ಇದು ಬಹುಶಹ ಯಾವುದೋ ಒಂದು ಶಾಲೆಯಲ್ಲಿ ನಡೆಯುತ್ತಿರುವ ಯಾವ್ದೊ ಒಂದು ಕಾರ್ಯಕ್ರಮ ನಾವು ಸ್ಟೇಜ್ ಮೇಲೆ ಒಬ್ಬ ವಿದ್ಯಾರ್ಥಿ ಭಾಷಣ ಮಾಡುತ್ತಿರುವುದು.

ಇದರಲ್ಲಿ ನಾವು ಬಹಳಷ್ಟು ಮಳೆ ಮಹಿಳೆಯರನ್ನು ಅಥವಾ ಭಕ್ತಾದಿಗಳನ್ನು --

ಒಂದು ಐತಿಹಾಸಿಕ ಹವೇಲಿ ಅಥವಾ ಯಾವುದೋ ಒಂದು ಐತಿಹಾಸಿಕ ಸ್ಥಳದ ಹಾಗೆ--

ಬಹುಶಃ ಇದು ಭೂಮಿ ಹಣ್ಣ್ ಹುಣ್ಣಿಮೆ ಹಬ್ಬದಂದು--

ಬಹುಷ್ಯಹ ಈ ದೃಶ್ಯದಲ್ಲಿ ಕಂಡುಬರುತ್ತಿರುವುದು ಮದುವೆ ಸಮಾರಂಭದ ತಯಾರಿ--